ಇನ್ನ ಒಂದು ಬಿಲ್ಡಿಂಡ್ ಪ್ರೋಸೆಸ್ ಅಲ್ಲಿ ಇರಬಹುದು ಅಲ್ಲಿ ಮರಳು ಇದೆ ಇಲ್ಲಿ ಲೈಟ್ನ ಕಂಬ ಇದೆ ಮೇಲ್ಗಡೆ ನೋಡ್ತಿದ್ರೆ ಮೋಡ ಬೇರೆ ಕಾಣ್ತಿದೆ.

ಅಲ್ಲಿ ಅಹ್ ಅಲ್ಲಿ ಅಕ್ಪಕದಲ್ಲೆಲ್ಲಾ ಉಮ್ ಗಾಡಿಗಳು ನಿಂತಿದವೆ ಜನ್ರು ಇದ್ದಾರೆ ಅಲ್ಲಿ ಅಹ್ ಶಾಪ್ ಸಣ್ಣದೊಂದು ಶಾಪ್ ಇದೆ.

ಅಹ್ ಇದು ಬೈಕ್ ಇದೆ. ಹೆಲ್ಮೆಟ್ ಇದೆ.

ವಿಜಯ ಬ್ಯಾಂಕು. ಕೆಳಗಡೆ ಎಲ್ಲ ಅಹ್ ಬಿಲ್ಡಿಂಗ್ ಮೇಲ್ಗಡೆಯಲ್ಲ ಬಿಲ್ಡಿಂಗ್ ಇದೆ. ಕಾರ್ ಕೆಳಗಡೆ ಕಾರಿದೆ ಅಕ್ಕ ಪಕ್ಕದಲ್ಲಿ ಎಲ್ಲಾ ಮರ ಗಿಡಗಳಿದವೇ.